ಈ ಚಿತ್ರವನ್ನು ಒಳಗಡೆ ತೆಗೆಯಲಾಗಿದೆ ಸಾರ್ ಈ ಚಿತ್ರದಲ್ಲಿ ಕಾಣುಸ್ತಿರುವುದೊಂದು--

ಹಾಗು ಎಲೆಕ್ಟ್ರಿಕ್ ಲೈಟ್ ಸಹ ಕಾಣಬೋದು.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದೊಂದು ರೋಡ್ ಮಾಡುತ್ತಿದ್ದಾರೆ ಸರ್ ಹಾಗು ದೊಡ್ಡ ದೊಡ್ಡ ಬಿಲ್ಡಿಂಗ್ ಸಾ--

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಹಾಗೆ ಇದೊಂದು ಪೋಸ್ಟಲ್ ಅಂಗಡಿ ಆಗಿದೆ.

ಹಾಗೂ ವ್ಯಕ್ತಿ ಕೈಯಲ್ಲಿ ವಾಚ್ ಸಹ ಇದೆ.

ಶಾಲೆ ಅಥವಾ ಕಾಲೇಜು ಆಗಿರುವುದು ಸರ್ .

ಹಸಿರಾದ ಗಿಡ ಮರಗಳು ಕಾಣುತಾವ್ ಸರ್ ಹಾಗು ಒಂದು ಲೈಟ್ಗ್ ಕಂಬ ಸಹ ಕಾಣುತಾವ್ ಸರ್ .

ಪಾರ್ಸಲ್ ಮಾಡ್ತಿದ್ದಾರೆ ಸರ್ ಹಾಗು ಸುಮಾರು ಟ್ರೈಗಳಿದ್ದಾವೆ ಸರ್ .

ಹಾಗು ವ್ಯಕ್ತಿಗಳ ಸುಮಾರು ಬಂದು ತಾಣಾಕ--

ಹಾಗೂ ಮುಂದ್ಗಡೆ ಬೆಂಕಿ ಹಚ್ಚಿ ಉರಿ ಕಾಯಸುತ್ತಿದ್ದಾರೆ ವ್ಯಕ್ತಿಗಳು--

ಎಲೆಕ್ಟ್ರಿಕ್ ವೈರ್ ಗಳು ಕಾಣ್ತಾವೆ ಸರ್ ಹಾಗು--

ಈ ಚಿತ್ರನ್ನು ಒಳಗಡೆ ತೆಗೆಯಲಾಗಿದೆ ಸರ್ .

ಈ ಪಕ್ಕದಲ್ಲಿ ಕಾಣ್ತಾನೆ ಸರ್ .

ಹಾಗೆ ಒಂದು ಗಿಡ ಸಹ ಕಾಣುತ್ತದೆ.

ನೀರಿನ್ ವಾಟರ್ ಕ್ಯಾನ್ ಇದೆ ಹಾಗೂ ಟೇಬಲ್ ಮೇಲೆ ನೀರಿನ್ ಚಾ ಮಾಡಲು ಎತ್ತರವಾದ --

ಗೊ ನೀಲಿಯಾದ ಆಕಾಶ ಸಹ ಕಾಣಬೋದು ಸರ್.

ಹಚ್ಚ ಹಸಿರಾದ ಗಿಡ ಮರಗಳು ಕಾಣ್ತಾವೆ ಸರ್ .

ಈ ಚಿತ್ರದಲ್ಲಿ ಕಾಣಿಸುತ್ತಿರುವಾಗೆ ಇದು ಒಂದು ಲ್ಯಾಬ್ ಆಗಿದೆ ಸರ್ .

ಈ ಚಿತ್ರದಲ್ಲಿ ಕಾಣುತ್ತಿರುವ ಇದು ಒಂದು ದೊಡ್ಡ ಸಮುದ್ರ ಆಗಿರಬಹುದು ಸರ್.

ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಗುಡಿಯಾಗಿದೆ ಸರ್ .

ಹಚ್ಚ ಹಸಿರಾದ ಗಿಡಮರಗಳು ಹಾಗು ತೆಂಗಿನ ಗಿಡಗಳು ಸಹ ಕಾಣ್ತಾವೆ.

ಇದೊಂದು ತಗಡಿನ್ ಶೆಡ್ ಸಹಿತ ಆಗಿರ್ಬಹುದು ಸಾರ್ ಹಾಗು ನೀರಿನ್ ಪೈಪ್ ಸುಮಾರುಗಳು ಕಾಣ್ತವೆ.

ಇದೊಂದು ಗ್ರೌಂಡ್ ಆಗಿದೆ ಈ ಗ್ರೌಂಡು ಕಾಕೋ ಆಟ ಆಗಿದೆ.

ಈ ಚಿತ್ರವನ್ನು ಒಳಗಡೆ ತೆಗೆಯಲಾಗಿದೆ ಈದ್ರಲ್ಲಿ ಕಾಣುಸ್ತಿರುವುದು ಒಂದು ಕಲ್ಯಾಣ ಮಂಟಪವಾಗಿದೆ.

ಹಾಗು ಹಿಂದಗಡೆ ಅರೇಂಜ್ಮೆಂಟ್ ಮಾಡಲಾಗಿದೆ ಹಾಗು ಲೈಟ್ಸ್ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಒಬ್ಬ ಮಹಿಳೆ ಏನೋ ಎಲೆಕ್ಟ್ಕ್ರಿಕಲ್ನಿಂದ--

ಇಷ್ಟು ಚಿತ್ರವನ್ನು ಹೊರಗಡೆ ತೆಗೆಯಲಾಗಿದೆ ಸರ್ .

ಹಾಗು ಪಕ್ಕದಲ್ಲಿ ಪುಟ್ಟಿ ಸಹ ಇದೆ ಆ ಪುಟ್ಟಿಯಲ್ಲಿ ತರವಾದ ವಸ್ತುವನ್ನು ಕಾಣಿಸ್ತವೆ.

ಹಚ್ಚಹಸಿರಾದ ಗಿಡಮರಗಳನ್ನು ನಾವು ಕಾಣಿಸಬಹುದು ಸರ್ .

ಹಾಗೂ ಒಂದು ರೈಲು ನಿಂತಿರೋದು ನಾವು ಗಮನಿಸಬಹುದು.

ಹಸು ತರ ಹಚ್ಚ ಹಸಿರಾದ ಗಿಡಮರಗಳ ಕಾಣ್ತಾವೆ ಸರ್ ಹಾಗು ಎಲೆಕ್ಟ್ರಿಕ್ ಕಂಬಗ ಳು ಕಾಣ್ತಾವೆ ಸರ್ .

ಹಾಗು ಕುರ್ಚಿ ಹಾಗು ಮಂಚ ಸಾ ಕಾಣ್ತವೆ ಸರ್ .

ಹಾಗು ಹಸಿರುವಾದ ಮಾಟ್ ಸಹ ಹಚ್ಚಿ ಹಾಕಿದ್ದಾರೆ ಸರ್.